ಮತ್ತು ಚಾರ್ಜಿಂಗ್ ಕೇಬಲ್ಗಳು ಕೂಡ ಇದರಲ್ಲಿ ನನಗೆ ಕಾಣಿಸುತ್ತಿದೆ.

ನನಗೆ ಚಿತ್ರದಲ್ಲಿ ಹೂವಿನ ಪಾಟ್ ಗಳು ಕಾಣಿಸುತ್ತಿದೆ.

ಮತ್ತು ಎರಡು ಕೊಡೆಗಳು ಕೂಡ ಕಾಣಿಸುತ್ತಿದೆ.

ನನಗೆ ಚಿತ್ರದಲ್ಲಿ ಒಂದು ಪಾರ್ಕ್ ಕಾಣಿಸುತ್ತಿದೆ.

ಮತ್ತು ಬಾಲ್ಕಾನಿಯ ಕೆಳಗಡೆ ನನಗೆ ಯಾವುದೇ ಮನುಷ್ಯರು ಕಾಣಿಸುತ್ತಿಲ್ಲ.

ಈ ಶೋರೂಮ್ ನ ಹೆಸರು ಸಿ_ವೈ_ಸಿ ಎಲೆಕ್ಟ್ರಿಕಲ್ ವೆಹಿಕಲ್ ಯಾತ್ರೆ ಸೂಪರ್ ಡೆಲ್ಲಾಕ್.

ಮತ್ತು ಗೋಪುರದ ಹಿಂಭಾಗದಲ್ಲಿ ಮರ ಕಾಣಿಸುತ್ತಿದೆ.

ನೀಲಿ ಬಣ್ಣದ ಆಕಾಶ ಕೂಡ ನನಗೆ ಇದರಲ್ಲಿ ಕಾಣಿಸುತ್ತಿದೆ.

ಮತ್ತು ನನಗೆ ಇದರಲ್ಲಿ ಎರಡು ಫ್ಯಾನ್ ಗಳು ಕಾಣಿಸುತ್ತಿದೆ.

ಮತ್ತು ಈ ಚಿತ್ರದಲ್ಲಿ ನನಗೆ ಐದು ಜನ ಯುವಕರು ಕಾಣಿಸುತ್ತಿದ್ದಾರೆ.

ಬುಕ್ ಸ್ಟೋರ್ ಕೆಫೆ ಶೈಲಿಯ ಬುಕ್ ಸ್ಟೋರ್ ಆಗಿದೆ.

ಮತ್ತು ಬುಕ್ ಗಳನ್ನು ಎಡಭಾಗದಲ್ಲಿ ಸಾಲಾಗಿ ಅದರ ಪಕ್ಕ ಎಲ್ಲದರಂತೆ ಜೊಡಿಸಿರುತ್ತಾರೆ.

ಈ ಥಿಯೇಟರ್ನ ಒಳಗಡೆ ಜನ ಬರುತ್ತಿರುವುದು ನನಗೆ ಕಾಣಿಸುತ್ತಿದೆ.

ಮತ್ತು ನನಗೆ ಇದರಲ್ಲಿ ದೇವಸ್ಥಾನದ ಪ್ರವೇಶ ದ್ವಾರ ಕಾಣಿಸುತ್ತಿದೆ.

ಮತ್ತು ಎಡ ಭಾಗದಲ್ಲಿ ಒಂದು ನೀರಿನ ಸಿಂಕ್ ಕೂಡ ನನಗೆ ಇದರಲ್ಲಿ ಕಾಣಬಹುದು.

ಇದು ಬಹುಷ್ಯ ಬುದ್ಧನ ಕಲಾಕೃತಿ ಆಗಿರಬಹುದು.

ಅಕ್ಕ ಪಕ್ಕ ತುಂಬಾ ಜನ ನಿಂತಿದ್ದಾರೆ.

ಒಬ್ಬ ಯುವಕ ಒಂದು ಕಂಬವನ್ನು ಮುಟ್ಟಿ ಪ್ರಾರ್ಥಿಸುತ್ತಿರುವುದು ಕೂಡ ಕಾಣಿಸುತ್ತಿದೆ.

ಈ ಪುಸ್ತಕದ ಅಂಗಡಿಯನ್ನು ಬಲುನಿ ನಿಂದ ಅಲಂಕಾರ ಮಾಡಿರೋದು ನನಗೆ ಕಾಣಿಸುತ್ತಿದೆ.

ತ್ತು ಎದುರುಗಡೆ ನನಗೆ ಒಂದು ಟ್ಯೂಬ್ಲೖಟ್ ಕಾಣಿಸುತ್ತಿದೆ.

ಎಡಭಾಗದಲ್ಲಿ ನನಗೆ ಒಂದು ಗಡಿಯಾರ ಕಾಣಿಸುತ್ತಿದೆ.

ಟಾಯ್ ಟ್ರೈನ್ನ ಮಧ್ಯಭಾಗದಲ್ಲಿ ಒಂದು ಚಿಕ್ಕ ಮರವಿದೆ.

ಮತ್ತು ನನಗೆ ಒಂದು ಬ್ಯಾಗ್ ಕೂಡ ಕಾನಿಸುತ್ತಿದೆ.

ಮತ್ತು ನನಗೆ ಕಾರಿನ ಗ್ಲಾಸ್ ಕೂಡ ಇದರಲ್ಲಿ ಕಾಣಿಸುತ್ತಿದೆ.

ಮತ್ತು ನಾಮಫಲಕಾದ ಬಲಭಾಗದಲ್ಲಿ ಹ್ಯಾಷ್ ನೈನ್ ನೈನ್ ಟೀನ್ ಅಂತ ಬರೆದಿರುವುದು ಕಾಣಿಸುತ್ತಿದೆ.

ಮತ್ತು ನನಗೆ ಇದರಲ್ಲಿ ಕಬ್ಬಿಣದ ಸರಳುಗಳು ಕೂಡ ಕಾಣಿಸುತ್ತಿವೆ.

ನನಗೆ ಈ ಚಿತ್ರದಲ್ಲಿ ಒಂದು ಹೋಟೆಲ್ ಕಾಣಿಸುತ್ತಿದೆ.

ಮತ್ತು ಎರಡು ಟೇಬಲ್ ಫ್ಯಾನ್ ಗಳನ್ನು ಅಳವಡಿಸಿರುವುದನ್ನು ನಾವು ಇಲ್ಲಿ ನೋಡಬಹುದು.

ಮತ್ತು ನನಗೆ ಇದರಲ್ಲಿ ಸೂರ್ಯಾಸ್ತವಾಗುತ್ತಿರುವುದು ಕೂಡ ಕಾಣಿಸುತ್ತಿದೆ.

ಮತ್ತು ಗ್ರೌಂಡ್ನ ಹಿಂಭಾಗದಲ್ಲಿ ಹುಲ್ಲಿನ ಚಿಕ್ಕ ಚಿಕ್ಕ ಪೊದೆಗಳು ಕೂಡ ನನಗೆ ಅದರಲ್ಲಿ ಕಾಣಿಸುತ್ತಿದೆ.

ಮತ್ತು ಈ ರಿಸೆಪ್ಶನ್ ನಲ್ಲಿ ಒಬ್ಬ ಯುವತಿ ಕುಳಿತುಕೊಂಡಿದ್ದಾಳೆ.

ಈ ಸಲೂನ್ ಸೋಪ್ನ ಒಳಗಡೆ ಇಬ್ಬರು ಹುಡುಗರು ಕುಳಿತುಕೊಂಡಿರುತ್ತಾರೆ.

ನನಗೆ ಚಿತ್ರದಲ್ಲಿ ಒಂದು ಅಂಗಡಿ ಕಾಣಿಸುತ್ತಿದೆ.

ಇದರಲ್ಲಿ ಸಮೋಸ ಮತ್ತು ಬೇರೆ ಬೇರೆ ಐಟಂ ಗಳನ್ನು ಮಾರುತಿರುವುದನ್ನು ನಾವು ಇದರಲ್ಲಿ ನೋಡಬಹುದು.

ಒಬ್ಬ ಹುಡುಗಿ ಬಿಳಿ ಬಣ್ಣದ ಚೂಡಿದಾರ್ ಇನ್ನೊಬ್ಬ ಹುಡುಗಿ ಕೆಂಪು ಬಣ್ಣದ ಚೂಡಿದಾರ್ ಅನ್ನು ಧರಿಸಿದ್ದಾಳೆ.

ಮತ್ತು ಬಲೂನ್ ಮತ್ತು ದೀಪ ದೀಪಗಳಿಂದ ದೀಪಾಲಂಕಾರವನ್ನು ಮಾಡಿರುವುದು ನನಗೆ ಇದರಲ್ಲಿ ಕಾಣಿಸುತ್ತದೆ.

ನನಗೆ ಚಿತ್ರದಲ್ಲಿ ಒಂದು ರಿಸೆಪ್ಶನ್ ಕಾಣಿಸುತ್ತಿದೆ.

ಮತ್ತು ಸರಳಗಳು ಕೂಡ ಕಾಣಿಸುತ್ತ ಇದೆ.

ಈ ಅಡಿಪಾಯದ ಮೇಲುಗಡೆ ಒಬ್ಬ ಯುವಕ ನಿಂತುಕೊಂಡು ನೋಡುತ್ತಿರುವುದನ್ನು ಸಹ ನಾವು ಇದ್ರಲ್ಲಿ ನೋಡಬಹುದು.

ನನಗೆ ಚಿತ್ರದಲ್ಲಿ ಒಂದು ಬಸ್ ಸ್ಟಾಂಡ್ ಕಾಣಿಸುತ್ತಿದೆ.

ನನಗೆ ಈ ಚಿತ್ರದಲ್ಲಿ ಒಂದು ಪಾರ್ಕ್ ಕಾಣಿಸುತ್ತಿದೆ.

ಗೇಟ್ನ ಒಳಗಡೆ ಒಬ್ಬ ಯುವಕ ನೆಡೆದುಕೊಂಡು ಹೋಗುತ್ತಿರುತ್ತಾನೆ.

ಹಾಗೆ ನನಗೆ ಚಿತ್ರದಲ್ಲಿ ಬಸ್ ನಿಲ್ದಾಣ ಕಾಣಿಸುತ್ತಿದೆ.

ನನಗೆ ಚಿತ್ರದಲ್ಲಿ ಜನ ಯೋಗ ಮಾಡುತ್ತಿರುವುದು ನೋಡಬಹುದು.

ನನಗೆ ಚಿತ್ರದಲ್ಲಿ ಒಂದು ಕೊಳ ಕಾಣಿಸುತ್ತಿದೆ.

ಮತ್ತು ಒಂದು ಸಿಮೆಂಟ್ ನ ಕುರ್ಚಿ ಕೂಡ ನನಗೆ ಇದರಲ್ಲಿ ಕಾಣಿಸುತ್ತಿದೆ.

ಮತ್ತು ಅಗತ್ಯ ದೂರದಲ್ಲಿ ಮಕ್ಕಳ ಆಟದ ಮೈದಾನ ಕೂಡ ನನಗೆ ಇದರಲ್ಲಿ ಕಾಣಿಸುತ್ತಿದೆ.

ನನಗೆ ಈ ಚಿತ್ರದಲ್ಲಿ ಒಂದು ಕೆಫೆ ಕಾಣಿಸುತ್ತಿದೆ.

ಈತ ಪಂಚೆ ಮತ್ತು ಶರ್ಟ್ ಅನ್ನು ಧರಿಸಿರುತ್ತಾನೆ.

ಮತ್ತು ಸ್ಟೇರ್ನ ಎಡಭಾಗದಲ್ಲಿ ಒಬ್ಬ ಮನುಷ್ಯ ನಿಂತಿರುವುದು ಕೂಡ ನನಗೆ ಇದರಲ್ಲಿ ಕಾಣಿಸುತ್ತಿದೆ.

ನನಗೆ ಈ ಚಿತ್ರದಲ್ಲಿ ಮೂರು ಕಾರ್ ಕಾಣಿಸುತ್ತಿದೆ.

ಮತ್ತು ಹಿಂಭಾಗದಲ್ಲಿ ಒಂದು ಬೈಕ್ ಕೂಡ ಕಾಣಿಸುತ್ತಿದೆ.

ಮತ್ತು ಎಡ ಭಾಗದಲ್ಲಿ ನನಗೆ ಹಲವಾರು ಮರಗಳು ಕೂಡ ಇದರಲ್ಲಿ ಕಾಣಿಸುತ್ತಿದೆ.